ಒಂದು ಪ್ರಭಾವ ಬಂದಿರುದರಿಂದ ಏನ್ ಮಾಡ್ತಿದಾರೆ ಜನ ಅಂತಂದ್ರೆ ನಾವು ಕೀಳು ಜಾತಿ ಮೇಲು ಜಾತಿ ಅನ್ಕೊಂಡು ಎಲ್ಲ ಚರ್ಚ್ ಆ ಜನಕ್ಕೆ ಅಂದ್ರೆ ಕ್ರಿಶ್ಚಿಯನ್ ಜನಕ್ಕೆ ಬಹಳ ಜನ ಕನ್ವರ್ಟ್ ಆಗ್ಬಿಟ್ಟಿದಾರೆ ಇವಾಗ.

ಬಂದ್ಬಿಟ್ಟು ನಾವು ಟೂ ಡೇಸ್ ಮಾಡ್ತೀವಿ ಒಂದು ಪೊಂಗಲು ಒಂದ್ ಸಂಕ್ರಾಂತಿ ಅದ್ರಲ್ಲೇ ಫುಡ್ ಬಗ್ಗೆ ಇನ್ಫಾರ್ಮಶನ್ ಇರೋದ್ ಅಲ್ವ ಹ್ವಾ ಒಂದಿನ ಬಂದ್ಬಿಟ್ಟು ಸಕ್ಕರೆ ಬೆಲ್ಲ ಎಳ್ಳು ಎಲ್ಲ ಹಂಚ್ಬಿಟ್ಟುಬೇರೆಯವರಿಗೆಲ್ಲ ಕೊಡ್ತೀವಿ.

ಅಂದ್ರೆ ತೊಟ್ಟೆ ಮನೆ ಅವಾಗಿಂ ಮನೆನೇ ಬೇರೆ ಇವಗಿನ್ ಮನೆನೇ ಬೇರೆ ಅವಗಿರ್ತಾಕ್ಕಂತ ಮನೆಯಲ್ಲಿ ನೋಡಿ ಮಳೆ ಬಂದ್ಬಿಟ್ರೆ ನೀರೆಲ್ಲ ಒಳಗಡೆ ಬರ್ತಾ ಇತ್ತು ಅಂದ್ರೆ ಮಕ್ಕಳು ಒಳಗಡೆ ಖುಷಿಯಾಗಿ ಇರ್ಬಹುದು ಒಂದ್ ಮಕ್ಕಳು ಒಂದ್ ಮಗು ನೀರಲ್ಲಿ ಆಟ ಅಡ್ತ ಇತ್ತು ಮಳೆ ಬಾರೋ ಟೈಮ್ ಅಲ್ಲಿ ಅಂದ್ರೆ --

ರೈತರು ಅಂದ್ರೆ ಅನ್ನ ದಾತಾ ನಮ್ಮ ರೈತರು ನಮ್ಮದೇಶಕ್ಕೆ ಅನ್ನದಾತ ಅಂದ್ರೆ ರೈತರೇ ಅವ್ರು ಅನ್ನ ಅವ್ರು ಕಷ್ಟಪಟ್ಟು ಬೆಳೆಯೋದ್ರಿಂದ ನಾವು ಭಾರತ ದೇಶದಲ್ಲಿಇರ್ತಕ್ಕಂತವರು ಪ್ರತಿಯೊಬ್ಬ ಪ್ರಜೆಯು ಕೂಡ ಅವ್ರ ಒಂದು ಬೆವರಿಂದ ನೇ ಊಟ ಮಾಡ್ತಾ ಇರೋದು ಇವಾಗ .